ಅಲ್ಲಿ ಕೇಕ್ ಏ ಇರ್ಲಿಲ್ಲ ಅವರು ಕೊಡ್ತಾ ಇರ್ಲಿಲ್ಲ.

ಜಿಮ್ ಗೆ ಹೋಗ್ಬಿಟ್ಟು ನಾನು ದಪ್ಪ ಆಗ್ಬೇಕು ಅಂತ ಇಷ್ಟ --

ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಬಿಡುತ್ತೆ ಅಂತ ಅವರಿಗೆ ಭಯ ತುಂಬಾ.

ಅದಕ್ಕೆ ಅವರು ನಮ್ಮಣ್ಣ ಜಿಮ್ ಗೆ ಹೋಗೋಕೆ ಬಿಡೋದೇ ಇಲ್ಲ.

ರೋಡ್ ಲಿ ಯಾವುದಾದರೂ ಕಾರ್ ಹೋದ್ರೆ ಈ ಕಾರ್ ನಂದು ಆ ಕಾರ್ ನಂದು ಅಂತ ಚೆನ್ನಾಗಿರೋ ಕಾರ್ ಎಲ್ಲ ನಂದೇ ನಂದೇ ಅಂತ ಹೇಳ್ಕೋತಿದ್ದೆ ನಾನು--

ಆಮೇಲೆ ಕಿರುಚಾಡ್ತಿದ್ದೆ ನನ್ನ ಕಾರು ಅಂತ --

ಅದು ಚೆನ್ನಾಗಿದಾ ಆ ಆ ಮಕ್ಕಳನ್ನ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಒಂದೈದ್ ಜನನ್ನ ಕರ್ಕೊಂಡು ಹೋಗಿದ್ರು.

ಆಮೇಲೆ ನನ್ನ ಸರ್ ಬಂದ್ಬಿಟ್ಟು ನಂಗೆ ಫೋನ್ ಮಾಡ್ಬಿಟ್ಟು ಮನೆಗೆಲ್ಲ ಹೇಳ್ ಬಿಟ್ಟು ನನ್ನ ಆ ಆಮೇಲೆ ಸರಿ ಎಂದ್ ಹೇಳ್ಬಿಟ್ಟು ಸಮಾಧಾನ--

ಆ ಅಡ್ಮಿನ್ ಬ್ಲಾಕ್ ಅಂತ ಐತೆ ಅದು ತುಂಬಾ ಹಳೇದು.

ಯಾಕಂದ್ರೆ ನಾನು ಆ ಕಾಲೇಜ್ ಗೆ ಹೋಗೆ ಇರ್ಲಿಲ್ಲ.

ಅದು ಗುಂಡ್ಲುಪೇಟೆಗೆ ಫುಲ್ ಫೇಮಸ್ ಹೋಟೆಲ್ .

ಆ ಹೋಟೆಲ್ ಲ್ಲಿ ಬಾತ್ ಅಂತೂ ಗಮ ಗಮ ಅನ್ನೋದನ್ನ.

ಅಲ್ಲಿ ರಾಜ್ ಸೀಟ್ ನೋಡಕೆ ಹೊರಟು ಹೋಗ್ ಬಿಟ್ಟಿದ್ದೀವಿ ಅಲ್ಲಿ ಮಳೇಲಿ ಸಿಕ್ ಹಾಕ್ಕೊಂಡು ಬಿಟ್ಟಿದ್ದೀವಿ.

ಆ ನಮ್ಮನೇಲಿ ನಮಗೇನು ಗೊತ್ತು ಅಂತ ಹೇಳೋರು --

ನಾವೆಷ್ಟೋತ್ತಿಗೆ ಹಾಸ್ಟೆಲ್ ಗೆ ಬಂದ್ರು ನಮ್ಮನ್ನು ಕೇಳೋರು ಯಾರೂ ಇರ್ಲಿಲ್ಲ.

ಯಾಕಂದ್ರೆ ಆ ಕಾರ್ ತಕೊ ಬಂದ್ ದಿನ ಅವಳು ಫಸ್ಟ್ ಬಂದಿದ್ದೇ ನಮ್ಮ ಮನೆಗೆ.

ಕೆರೆತೊಣ್ಣೂರು ಅಂತದ ಊರಿಗೆ ಹೋಗಿದ್ವಿ ಅಲ್ಲಿ ಇದೆ ತರ ಇತ್ತು.

ಆಮೇಲೆ ಪಾಂಡವಪುರ ತನಕ ಟ್ರೈನ್ ಲ್ಲಿ ಹೋಗ್ಬಿಟ್ಟು ಅದ್ರ ಮುಂದುಕಾ ಆಟೋ ಮಾಡ್ಕೊಂಡು ಆಟೋ ದವರು ಏನೇನೋ ಹೇಳ್ತಾವ್ರೆ.

ಹಂಚ್ ಎಲ್ಲ ಎತ್ತ್ ಹಾಕ್ಬಿಟ್ಟು ಎತ್ತ್ ಹಾಕ್ಬಿಟ್ಟು ಇಳಿಕ್ತವೇ--

ಮನೆಯೊಗೆಲ್ಲ ನೂಗಬಿಟ್ಟು ಸಾಮಾನೆಲ್ಲ ಎತ್ತ್ಕೊಂಡು ಹೋಯಿತವೇ ಬೆಲ್ಲ ಅಕ್ಕಿ ಎಲ್ಲ ಎತ್ತ್ಕೊಂಡು--

ಆ ದೇವಸ್ಥಾನ ಹೆಂಗೈತೆ ಅಂದ್ರೆ ಬರಿ ಕಲ್ಲಲ್ಲೇ ಮಾಡವ್ರೆ.

ಫೋನ್ ಸಿಕ್ಕಿರೋದ್ದೇ ಒಂದು ಖುಷಿ ನಮಗೆ--

ಅದ್ರಲ್ಲಿ ಫೋಟೋ ತಕೊಳೋದ್ ಅಂದ್ರೆ ಇನ್ನ ಖುಷಿ.

ಫೋಟೋ ತಗದು ತಗದು ಬೇಜಾರಾಗಿ ಸೆಲ್ಫಿ ಅಂದ್ರೆ ಇಷ್ಟನೇ ಇಲ್ಲ --

ಅವತ್ತು ಒಂದು ದಿನ ನನ್ ತಮ್ಮ ನನ್ ಫ್ರೆಂಡ್ ನ ಮೀಟ್ ಮಾಡೋಕೆ ಕರ್ಕೊ ಹೋಗಿದ್ದ.

ನಂಗೆ ಈ ದೇವರು ನೋಡಿದ್ರೆ ನೆನಪಾಗದೇ ನಮ್ ಊರ್ ಪಕ್ಕದಲಿ ಒಂದು ತ್ರಿಯಂಗಕಾಪುರ ಅಂತ ಅದ --

ಈಗ ಅದ್ರು ಬಗ್ಗೆ ಗೊತ್ತಾದ್ಮೇಲೆ ದುಡ್ಡು ಜಾಸ್ತಿ--

ಅದಕ್ಕೆ ನಂಗೆ ಅಪಾರ್ಟ್ಮೆಂಟ್ ಬಗ್ಗೆ ತಿಳ್ಲ್ಕಂಡ ಮೇಲೆ ಅಲ್ಲಿ ಹೋಗ್ಬೇಕು ಅಂತ ಅನ್ಸದ್ದೆ ಇಲ್ಲ.

ನಂಗೆ ಈ ರೋಡು ಈ ಟ್ರಾಫಿಕು ಈ ಗಾಡಿಗಳು ಎಲ್ಲಾನು ನೋಡಿದ್ರೆ ನಂಗೆ ನೆನಪಾಗದೇ --

ಆ ಐದು ನಿಮ್ಸುಕೋಗೋ ಪ್ಲೇಸ್ ಗೆ ಈಗ ಒಂದು ಗಂಟೆ ಟೈಮ್ ಅಂದ್ರು ಹೋಗೋಕೆ ಆಗಲ್ಲ.

ಅವ್ರೆ ಅನ್ಸ್ಟ್- ಅನ್ಸುತ್ತೆ ಅವ್ರ ಧರ್ಮನ ಪಾಲನೆ ಮಾಡ್ತಿರೋದು .

ನನ್ ಐದ್ನೇ ಕ್ಲಾಸ್ ಅಲ್ಲಿ ಇರಬೇಕಾದ್ರೆ ಸ್ಕೂಲ್ ಇಂದ ಒಂದ್ಸಲಿ ಕರ್ಕೊ ಹೋಗಿದ್ರು.

ಈಗ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಬಂದ್ಮೇಲೆ ಅವಾಗ ಒಂದ್ಸತಿ ನನ್ ಫ್ರೆಂಡ್ಸ್ ಗಳ ಜೊತೆ ಹೋಗಿದ್ದೆ.

ನಂಗೆ ಮೆಟ್ರೋ ನೆನಸಿಕೊಳೋದು ಯಾವಾಗ ಅಂದ್ರೆ ನಾನು ನಾನು ಥರ್ಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇರಬೇಕಾದ್ರೆ ನಾನು ಬೆಂಗಳೂರುಗೆ ಹೋಗಿದ್ದಿ ಮಾವೂನ್ ಮನೆಗ.

ಆದ್ರ ಅಲ್ಲಿ ನೀರ್ ಹರಿಯೋತರ ಔರಿಯ ಕಲ್ಲಿ ಕಟ್ಬುಟ್ಟು ಮಧ್ಯದಲಿ ನೀರ್ ಬಿಟ್ಬುಟು.

ಅವನಂತೂ ಗ್ಯಾರೇಜ್ ಅಲ್ಲಿ ಎರಡು ವರ್ಷ ಮೂರ್ ವರ್ಷ ಕೆಲಸ --

ಅಲ್ಲಿ ಸಂಬಳನ ಫುಲ್ ಕಡಿಮೆ ಕೊಡೋರು ಅವನಾಗ --

ನಂಗೆ ಬುದ್ದು ನ್ ನೋಡುದ್ರ ಗೋಲ್ಡನ್ ಟೆಂಪಲ್ಲೇ ನೆನಪಾಯಿತ.

ಬಾಯ್ಸ್ ಕಟಿಂಗ್ ಶಾಪು ಒಂಚೂರು ಚೆನ್ನಾಗಿಲ್ಲ.

ಇದು ನೋಡಿದ್ರೆ ನಂಗೆ ಮಹದೇಶ್ವರ ಬೆಟ್ಟನೇ ನೆನಪಾಯಿತೇ.

ನಾನು ಅಲ್ಲಿ ಸಫಾರಿಗೆ ಹೋಗಿದ್ದಿ ಅಲ್ಲಿ ಹುಲಿ ನೋಡ್ದಿ ನಾನು .

ಅಲ್ಲಿ ಹಿಂದೇ ಏನೋ- ಬೆಟ್ಟಗುಡ್ಡ ಏನೂ ಕಾಣ್ಸಲ್ಲ ಬರೀ ನೀರೇ ಕಾಣ್ಸುತ್ತ --

ಔಷಧಿ ಅಂಗಡಿ ನೋಡಿದ್ರೆ ನಂಗೆ ನೆನಪಾಗದೆ ನಮ್ ದೊಡ್ಡಪ್ಪ --

ಯಾಕಂದ್ರೆ ನಮ್ ದೊಡ್ಡಪ್ಪ ಔಷಧಿ ಅಂಗಡಿ ಇಟ್ಕಂಡರಾ --

ಅದ್ ಏನ್ ಮೀನ್ ಗಳೋ ಎಂಗೆಂಗೋ ಅವೇ --

ಇದು ನೋಡಿದ್ರೆ ನಂಗ ನಾನು ಚಿಕ್ಕ್ ವ್ಯಸಲಿ ಒಂದ್ನೇ ಕ್ಲಾಸ್ಸಿನಿಂದ ಹಿಡಿದು ಹತ್ತನೇ ಕ್ಲಾಸ್ ಗಂಟುವೆ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲೇ ಓದ್ದಿದ್ದು --

ಆಮೇಲೆ ಆ ವೈಟ್ ಕಲರ್ ಬಟ್ಟೆನೇ ಇಕ್ಕ ಬನ್ನಿ ಅಂತ ಅನ್ನುರು ಆಮೇಲ ಜಾಸ್ತಿ.

ಈಗ ಎಸ್ಟ್ ಸತಿ ಹೋಗಿದನೋ ಮನೇಲಿ ಹೇಳ್ದೆ ಹೇಳ್ದೆಯ ಬೋಟಿಂಗ .